ಒಬ್ಬ ತಾತ ಕೂಡ ಹೋಗ್ತಾ ಇದ್ದಾರೆ ಒಂದು ಕ್ಲೀನ್ ಮ್ಯಾಟ್ ಅನ್ನು ಹಾಕಿದ್ದಾರೆ

ಟ್ರೈನ್ ಆಡುವಂತಹ ಒಂದು ಗೇಮ್ ಇದೆ ಹೂವಿನ ಗಿಡಗಳು ಕಾಣಿಸುತ್ತೆ ಅಲ್ಲಿ ಒಂದು ಲೈಟ್ ಕಂಬ ಕೂಡ ಇದೆ ಒಂದಿಷ್ಟು ಮರಗಳನ್ನ ಬೆಳೆಸಿದ್ದಾರೆ.